ಈ ಗಿಡಮರಗಳ ಮಧ್ಯದಲ್ಲಿ ಕುಳಿತುಕೊಂಡು ಒಂದು ಸ್ವಲ್ಪ ವಿಶಾಂತ್ರಿಯನ್ನು ತೆಗೆದುಕೊಳ್ಳಬಹುದು. ಈ ದೇವಾಲಯ ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಇಲ್ಲಿ ಯಾವುದೇ ತರಹ--

ಇದೊಂದು ಕೆಫೆ ಎಂದು ಹೇಳಲಾಗುತ್ತದೆ ಈ ಕೆಫೆಯಲ್ಲಿ ಕಾಫಿ ಕುಡಿಯಲು ಹೋಗುತ್ತಾರೆ ಜನರು ಒಂದು ಕೆಫೆ ಎಂದು ಹೇಳಬಹುದು.

ಈ ಅಂಗಡಿಯಲ್ಲಿ ಬಹಳ ಚನ್ನಾಗಿ ಬಟ್ಟೆ ಇಟ್ಟುಕೊಳ್ಳುವುದ್ದನ್ನು ನೋಡಬಹುದು ಅಂಗಡಿಯ ಮುಂದೆ ಬೈಕ್ಗಳು ಇವೆ.

ಇಲ್ಲಿ ಎಲ್ಲ ತರದ ಕಾಫಿ ಗಳನ್ನೂ ಮಾಡುವ ಸ್ಥಳವಾಗಿದೆ ಉಪಯೋಯುಕ್ತ ವಾಗುವ ಕಾಫಿ ಸೆಂಟರ್ ಆಗಿದೆ.